ಒಂದಷ್ಟು ಐಟಮ್ಸ್ ಗಳು ಸಿಗುತ್ತವೆ ಪೆನ್ನು ಕಾಪಿ--

ಮತ್ತು ಅಲ್ಲಿ ಯುವಕ ಯುವತಿಯರು ಮತ್ತು ಗಿಡಮರಗಳು--

ಇದು ಪ್ಯಾಕೆಟ್ ಅಲ್ಲಿ ಹಾಕಿಟ್ಟಿರುವಂತಹ ಫೆನ್ ಗಳು--

ಎರಡು ಬಟನ್ ಇರುತ್ತೆ ಒಂದು ಗ್ರೀನು ಒಂದು ರೆಡ್ಡು .

ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ಗುಡ್ಡ.

ಮನೆಯ ಮುಂದೆ ಒಂದು ದೇವರ ಸ್ಟ್ಯಾಚು ಇರುತ್ತದೆ.

ಇದು ಮುಂದೆ ನೋಡುತ್ತಿರುವಂತಹ ಒಂದು ನೀರಿನ ದೋಣಿ ಇರುತ್ತದೆ.

ಮುಂದೆ ಒಬ್ಬ ಚಿಕ್ಕ ಹುಡುಗ ನಿಂತಿರುತ್ತಾನೆ.

ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ಮೆಡಿಕಲ್ ಶಾಪ್ .

ಬೇಬಿ ಪೌಡ್ರು ಬೇಬಿ ಕ್ರೀಂ --

ಈ ಚಿತ್ರದಲ್ಲಿ ಕಾಣಿಸುತ್ತಿರುವಂತಹ ಒಂದು ಹಣ್ಣಿನ ಅಂಗಡಿ.

ಅನಿಸುತ್ತಿದ್ದಾರೆ ಇದು ಸಿಟಿ ಅಲ್ಲಿ ಇರುತ್ತದೆ.

ಮತ್ತು ಆ ಮೇ ಮನೆ ಮೇಲೆ ಹೋಗಲು--

ನು ಅಂತ ಒಂದು ಶಾಪ್ --

ಇದು ಒಂದು ಫೋಟೋ ಗೋಡೆ ಮೇಲೆ ಹಾಕಿರುತ್ತಾರೆ.

ಮತ್ತು ಪಕ್ದಲ್ಲಿ ಒಂದು ಎಕ್ಸಾ ಫೈಲ್ ಇದೆ.

ತ್ತು ಒಂದು ಬ್ಯಾನರ್ ಹಾಕಿಸಿರುತ್ತಾರೆ ನಾರಾಯಣ ಗುರು ಪ್ರತಿಷ್ಟ ಹಾಗು --

ತ್ತು ಅಲ್ಲಿ ಮನೆಗೆ ಎಲ್_ಇ_ಡಿ ಲೈಟ್ಸ್ ಗಳನ್ನು ಹಾಕಿರುತ್ತಾರೆ.

ಮತ್ತು ಈ ಫೋಟೋ ವನ್ನು ನೈಟ್ --

ಮಾರ್ಕೆಟ್ ಅಲ್ಲಿ ಇರುವಂತಹ ಒಂದು ಅಂಗಡಿ.

ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ಗ್ಯಾರೇಜ್ --

ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ಫೋಟೋ ಫ್ರೇಮ್ .

ಒಂದು ಓಮಿನಿ ಕಾರ್ ಮತ್ತು ಎರಡು--

ಮತ್ತು ಅಲ್ಲಿ ಎಲ್ಲೋ ಟೇಪ್ ಗಳನ್ನು ಹಾಕಿರುತ್ತಾರೆ ಕೆಳಗಡೆ.

ಶ್ರೀ ತಿರುಮಲ ಮೋಟಾರ್ ಡ್ರೈವಿಂಗ್ ಸ್ಕೂಲ್ .